ಈ ಚಿತ್ರದಲ್ಲಿ ಹಲವಾರು ಸ್ಕೂಟಿ ಗಳಿದ್ದಾವೆ ಅವುಗಳನ್ನು ಪ್ಲಾಸ್ಟಿಕ್ ಕವರ್ ರಿಂದ ಮುಚ್ಚಿದೆ.

ಕಾರಿದೆ ನೆಲವಿದೆ ವಯರ್ ಇದೆ ಲೈಟ್ ಗಳಿದ್ದಾವೆ.

ಆನ್ಲೈನ್ ಎನ್ನುವ ಬೋರ್ಡ್ ಇದೆ ಸೆಲ್ಫಿ ಎನ್ನುವ ಬೋರ್ಡ್ ಇದೆ ಮತ್ತು ಮಿರರ್ ಇದೆ.

ಈ ಚಿತ್ರದಲ್ಲಿ ಗೇಟ್ ಇದೆ ಮತ್ತು ಗಿಡಮರಗಳಿದ್ದಾವೆ.

ಆರು ಗಾಡಿಗಳಿದ್ದಾವೆ ವೈಯರ್ ಗಳಿದ್ದಾವೆ ಗಿಡ ಮರಗಳಿದ್ದಾವೆ.

ಈ ಚಿತ್ರದಲ್ಲಿ ಸ್ಟೂಲ್ ಇದೆ ಮತ್ತು ಮೆನು ಕಾರ್ಡ್ ಇದೆ.

ಈ ಚಿತ್ರದಲ್ಲಿ ಗೇಟ್ ಇದೆ ಪಾಟ್ ಗಳಿದ್ದಾವೆ ನೀಲಿ ಪೋಸ್ಚರ ಇದೆ ಛಿಡ್ರೆಸ್ ಎಂದು ಬರೆದಿದೆ.

ಬಕೆಟ್ ಗಳಿದ್ದಾವೆ ಮ್ಯಾಟ್ ಇದೆ ಹಲವಾರು ಜನರು ಮನುಷ್ಯರಿದ್ದಾರೆ.

ಗಿಡ ಮರಗಳಿದ್ದಾವೆ ತಗಡಿನ ಚಾವಣಿ ಇದೆ.